ಅಲ್ಲಿ ಮ ಮರ ಚೆನ್ನಾಗ್ ಕಾಣುತ್ತೆ ಇಲ್ಲಿ ಆಕಾಶ ಇನ್ನೂ ಚೆನ್ನಾಗ್ ಕಾಣುತ್ತೆ.

ಇದು ನೋಡಕ್ಕೆ ತುಂಬಾ ಸುಂದರವಾಗಿ ಕಾಣಸ್ತಿದೆ ಮನೆ ಬಿಲ್ಡಿಂಗ್ ತರ ಚೆನ್ನಾಗ್ ಕಾಣಸ್ತಿದೆ ಕಾರು ಇದೆ ಮತ್ತೆ ಕಸದ ಬುಟ್ಟಿ ತರ ಕಾಣಸ್ತಿದೆ ಕಸ ಹಾಕೊಂಡು ಹೋಗ್ತಾರಲ್ಲ ಆತರ

ಇದು ನೋಡಕ್ಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತಿದೆ ಬ್ಯಾಟ್ ಗಳು ಬಾಲ್ ಕಲರ್ ಕಲರ್ ಬಾಲ್ ರೆಡ್ ಬಾಲ್ --

ಇದು ನೋಡಕ್ಕೆ ಎಷ್ಟು ಸುಂದರವಾಗಿ ಕಾಣುಸ್ತಾ ಇದೆ ಬಟ್ಟೆ ಶಾಪು ಮೇಲೆ ಕಲರ್ ಕಲರ್ ಲೈಟು ಅದರ ಮುಂದಗಡೆ ಡ್ರೆಸ್ಸು ಇದು ಎಷ್ಟು ಚೆನ್ನಾಗಿ ಕಾಣುಸ್ತಿದೆ ಇದು.

ನೋಡಕ್ಕೆ ಎಷ್ಟು ಅದ್ಭುತವಾಗಿ ಕಾಣಿಸುತ್ತಿದೆ ಇದು .

ಇದು ನೋಡೋಕೆ ಸುಂದರವಾಗಿ ಕಾಣುಸ್ತಿದೆತೋಟ ತರ ತರ ಕಾಣಸ್ತಾ ಇದೆ ಅಲ್ಲಿ ಜಿಂಕೆ ಇದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಸುಂದರವಾಗಿ ಸೂಪರ್ ಆಗಿದೆ ಇದು.

ಅದು ಪರ್ದ ಕಾಣತ್ ಚನಾಗಿದೆ ಇದನ್ ರೂಮ್ ನೊಡೋಕೆ ಸುಂದರವಾಗಿ ಇದೆ ಇದು.

ಕಾಣಿಸುತ್ತದೆ ಆ ಎದುರುಗಡೆ ಗುಡ್ಡ ತರ ಕಾಣಿಸುತ್ತಿದೆ ಮುಂದೆ ಅಲ್ಲಿ ಬೈಕ್ ತರ ಕಾಣಿಸುತ್ತಿದೆ. ನೋಡಕ್ಕೆ ಎಷ್ಟುಸುಂದರವಾಗಿದೆ ಇದು